ಇಲ್ಲಿ ಒಂದು ಜಿಮ್ ಇಕ್ವಿಪ್ಮೆಂಟ್ ನಾವು ನೋಡಬಹುದು ಇದು ಕೆಂಪು ಬಣ್ಣ ಹಚ್ಚಿದ್ದಾರೆ ಇಲ್ಲಿ ತುಂಬಾ ತರಹದ ಜಿಮ್ ಮಾಡುತ್ತಾರೆ ಇಲ್ಲಿಒಂದು ಗೇಟ್ ರೀತಿ ಮಾಡಿದ್ದಾರೆ ಕಿಡಕಿಗಳಿಗೆ.

ಇದು ಒಂದು ಶಾಪ್ ಆಗಿದೆ ವತ್ಸಲಾ ಅಂತ ಬೋರ್ಡ ಇದೆ. ಇದರ ಮುಂದು ಒಂದೇ ಸೈಕಲ್ ನಾವು ನುಡಬಹುದು ಮತ್ತು ದೊಡ್ಡದಾದ ಮರವು ಇದೆ.

ಸುತ್ತಲೂ ಚಿಕ್ಕ ಚಿಕ್ಕ ಗಿಡವನ್ನು ನಾವು ನೋಡಬಹುದು. ತೆಂಗಿನ ಮರವೂ ಕೂಡ ಇದೆ. ಇದರ ಒಂದು